ನಾವ್ ಅಲ್ ಎಲ್ಲ ಖರೀದಿ ಮಾಡಕ್ ಅಗಲ ಪಾಟ್ನಾಕ್ಕೆ ಹೋಗ್.

ಮತ್ತೆ ಬಿಳ್ಗಿ ರಂಗನ್ ಬೆಟ್ಟಕೇ ದೇವಸ್ಥಾನಕ್ಕೆ ಹೋಗ್ ಬೇಕಾದಾಗ ಇದು ಸೈಡ್ ಅಲ್ ಬಂದು ನಿಂತ್ಕೊತಾವೆ ರೋಡ್ ಕಾರ್ ಅಲ್ಲಿ ನಾವು ನೋಡ್ತಾ ಇದೀವಿ .ಅವಾಗ ಇದು ನೋ ಜಾಸ್ತಿ ಹೊತ್ ಆದ್ರೆ ಗುದ್ದಕೆ ಬರ್ತಿತ್ತು .

ಇವಾಗ ಸ್ವಲ್ಪ ಚಿತ್ರಗಳು ಇವಾಗ ಚನಾಗ್ ಬರ್ತ ಇದೆ ಹ್ ಥಿಯೇಟರು ಹೆಂಗ್ ಇರತ್ತೆ. ಹಂಗೆ ಚನಾಗಿದ್ರೆ ಎಲ್ಲ ಜನ್ಗಳು ಹೋಗ್ತಾರೆ ಚನಗಿಲ್ಲ ಅಂದ್ರೆ ಯಾರು ಹೋಗಲ್ಲ ಫಿಲಂ ಚನಗಿ--

ಇದು ಇದ್ ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ನಡಿಯೋ ಜಾಗ ಈ ಜಾಗದಲ್ಲಿ ಕಾಮಗಾರಿಗಳು ಕೆಲ್ಸಗಳು ನಡೀತಾ ಇರ್ತಾವ ದೊಡ್ ದೊಡ್ದು --